ಆಚೆ ಈಗ ಎಲ್ಲಾ ಸ್ವಾಮಿಯೇ ಶರಣಮೈ ಈಗ ಮಾಲೆ ಹಾಕುವ time ಅಲ್ಲ?

ನಮ್ಮ ಆಚೆಯಲ್ಲ ಆ ಜನ ಎಲ್ಲಾ ಸ್ವಾಮಿಯೆಲ್ಲ ಹಾಕಿದ್ದಾರೆ.

ಅದ್ರದೆಲ್ಲ ತುಂಬಾ ಈಚೆ, ಅಂದ್ರೆ.

ತುಂಬಾ ಜನ ಹೋಗ್ತಾರಲ್ಲ .

ಅದೇ ಈಗ, ನಂದು ಇದು ನಂದು ನಾಳೆ ಕೂಡ ಒಂದು ಅಯ್ಯಪ್ಪ ಸ್ವಾಮಿಯದು ಇದು ಉಂಟು ನಮ್ಮ ಮನೆ ಆಚೆ.

Kerala ದಲ್ಲಿ ಹೇಗೆ celebrate ಮಾಡ್ತೀರಾ ಇದು ಮಕರ ಸಂಕ್ರಾಂತಿಯನ್ನ?

ಅಂದ್ರೆ, ಅಲ್ಲಿ ದೇವ್ರು ಅಯ್ಯಪ್ಪ ದೇವಸ್ಥಾನದಲ್ಲಿ ಶಬರಿಮಲೆ ಹತ್ತಿರ ಎಲ್ಲ ಗೌಜಿ ಇರ್ತದೆ.

ನಮ್ಮ ಊರಲ್ಲೆಲ್ಲ ಅಷ್ಟು ಗೌಜಿ ಮಾಡುದಿಲ್ಲ, ಆದ್ರೂ ಬೆಳಿಗಿಂದ್ಲೇ ಪೂಜೆ ಹೋಮ ಹಾಗೆಲ್ಲ ಇರ್ತದೆ ಸಂಜೆ.

ಹೌದಾ ಅದೇ ಮತ್ತೆ ಮಕರ ಸಂಕ್ರಾಂತಿಯಲ್ಲೆಲ್ಲ ಬೇವು ಬೆಲ್ಲ ಎಲ್ಲಾ ತಿನ್ನೋದು?

ನಿಮ್ಗೆ ಒಳ್ಳೆದಾಗ್ತದ ತಿನ್ಲಿಕ್ಕೆ? ನನ್ಗೆ ತುಂಬಾ ಇದು ಕಿರ್ಕಿರಿ ಆಗುದು ತಿನ್ಲಿಕ್ಕೆ .

ನಮ್ಮಾಚೆ ಮಕರ ಸಂಕ್ರಾಂತಿ ಅಂತೆಳಿದ್ರೇ ಒಂದ್ ಅದೇ .

ಅಯ್ಯಪ್ಪ ಸ್ವಾಮಿನೆಲೆ ಹೋದವರೆಲ್ಲ ದೀಪ ಎಲ್ಲಾ ನೋಡ್ತಾರಲ್ಲ.

ಮತ್ತೆ ನಮ್ಮ ಆಚೆ ದೇವಸ್ಥಾನದಲ್ಲಿ ಪೂಜೆ ಇರ್ತದೆ ಮತ್ತೆ ಮನೆಯಲ್ಲ್ಲೆಲ್ಲ.

ದೇವಗಳಿದ್ರೆ ಅವರಿಗೆ ಸಂಕ್ರಾಂತಿ ದಿವಸವೆಲ್ಲಾ ಪೂಜೆಯೆಲ್ಲ ಮಾಡೋದು.

ಇರ್ತದೆ ಒಂದೊಂದು ತಿಂಗಳಲ್ಲಿ ಒಂದೊಂದು ಯಾವದಾದ್ರು ಹಬ್ಬಯೆಲ್ಲ ಇರ್ತದೆ ಅಲ್ಲ?

ಹಬ್ಬಗಳೆಲ್ಲ ಈ ಸರ್ತಿ ಎಲ್ಲಾ ಆದಿತ್ಯವಾರವೇ ಬರ್ತದೆ.

ಹಬ್ಬಗಳೆಲ್ಲ ಆದಿತ್ಯವಾರ ಬಂದ್ರೆ ನಮ್ಮದೊಂದು ರಜೆ ಕೂಡ ಸಿಗೋದು ಕೂಡ ಹೋಗ್ತದಲ್ಲ?

ಅದೇ ಮತ್ತೆ ಈ month ಅಲ್ಲಿ ಯಾವ್ದು ಗಣರಾಜ್ಯೋತ್ಸವ ಉಂಟು ಅದು ಕೂಡ ಒಂದ್ ಹಬ್ಬದ ತರವೇ.

ಹಾ ಹಾ, ನಿಮ್ಗೆ pongal ತುಂಬಾ ಗಮ್ಮತ್ತಲ್ಲ ಅಲ್ಲಿ?

ನಮ್ಮಲ್ಲಿ ಇಲ್ಲ but Tamil Nadu side ಅಲ್ಲಿ ಎಲ್ಲಾ ಗಮ್ಮತ್ ಇರ್ತದೆ, ಅಂದ್ರೆ Kerala ದು border ಅಲ್ಲ.

ಅದೇ ಆಚೆ pongal ಅದ್ ನಾನ್ ನೋಡಿದ್ದೇನೆ Kerala style ಆಚೆಯಲ್ಲ ತುಂಬಾ ಎಲ್ಲಾ celebra~ . ನಮ್ಮ Karnataka side ಅಲ್ಲೆಲ್ಲಾ celebrate ಮಾಡುದಿಲ್ಲ ಅದ್ರದ್ದು.

ಹಾ ಅದೇ ನಮ್ಮ ಮನೆ ಆಚೆ ಅಂದ್ರೆ ನಮ್ದು ಈಗ ಮನೆಯಲ್ಲಿ ಕೂಡ ಹಬ್ಬ ಉಂಟು, ಹಬ್ಬ ಎಂತ ಹೇಳಿದ್ರೆ.

ಇದು February month ಅಲ್ಲಿ ಅದೆಂಥ ಗಡಿಯಾರ ಅಂತ ಹೇಳ್ತಾರೆ.

ನಮ್ಮ ಎಲ್ಲ ಜಾಸ್ತಿ ಈಗ ದೈವ ಭೂತಗಳಿಗೆ ಎಲ್ಲಾಸ ಅಂದ್ರೆ ಅದೇ ಹಬ್ಬ ನಾವು ಮಾಡುದು ಜಾಸ್ತಿಯಾಗಿ .

ಹಾ okay ಎಂತ ಗೊತ್ತುಂಟಾ? ಆ ನಾನ್ ನಿಮ್ಹತ್ರ ಮತ್ತೆ ಮಾಡತ್ತೇನೆ ಮತ್ತೆ ಮಾತಾಡತ್ತೇನೆ, ನನ್ನ ಅಮ್ಮ ಕರೀತಿದ್ದಾರೆ ಆಯ್ತಾ? ಮತ್ತೆ ಸಿಗುವ ?

Hello ಶಬ್ನಾ ಅವ್ರ? hello ಶಬ್ನಾ ಅವ್ರಾ? ಹಾ ಹೇಳಿ ಕವಿತಾ ಅವ್ರು. ಅಲ್ಲ್ ಹಾ ಏನ್ ಮಾಡಕತ್ತೀರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇವೆ ನೀವ್ ಹೇಗೆ ನೀವ್ ಹೇಗೆ ಇದ್ದೀರಾ? ಹಾ ನಾವುಸ ನಾವು ಚೆನ್ನಾಗಿದ್ದೇವೆ ನಾವು ಚೆನ್ನಾಗಿದ್ದೀವಿ ಹ್ಮ್ ಕೆಲ್ಸ ನಾಷ್ಟಾ? ಹಾ ತಿಂಡಿ ಆಯ್ತು ನಿಮ್ದು? ನಮ್ದು ಆಯ್ತಪ್ಪಾ. ನಾನು ಒಂದ್ ಮದ್ವೆಗ್ ಹೊಂಟಿದ್ದೇ.

ನಮ್ಮ friend ಮಗಳದ್ ಮದ್ವೆ ಇತ್ತು.

ಧಾರ್ವಾಡ್ ದಾಗ ಮದ್ವಿ ಹಾ ಧಾರ್ವಾಡ್ ದಾಗ ಐತಿ ಧಾರ್ವಾಡ್ ದೊಳಗ ರಪಾಟಿ ಕಲ್ಯಾಣ ಮಂಟಪದೊಳಗ ಮದ್ವೆ ಐತಿ.

ಹೌದಾ ನಮ್ಮ್ ನನ್ಗು ಅದ್ ಮದ್ವಿದ್ ಬಂದಿತ್ತು.

Invitation ಬಂದಿದೆ ಕಲ್ಯಾಣ ಮಂಟಪದ್ದ ಬಂದಿದ್ದು ನನ್ಗು ಆದ್ರೆ ನನ್ಗ್ ಅದು ಹಾ.

ಹಾ ready ಆಗಿದ್ದೀನಿ ready ಆಗಿ ಸೀರೆ ಉಟ್ಕೊಂಡೇನಿ ಹೊಗ್ಬೇಕು ಮದ್ವಿಗೆ.

ಗೆಳತೆರೆಲ್ಲಾ ಸೆರ್ಕೊಂಡು ನಾವ್ ಎಲ್ಲಾರು ಕೂಡಿ ಹೊಂಟೇವಿ.

ಎಲ್ಲಾರು ಸೇರ್ಕೊಂಡ್ ಹೊಂಟಿದ್ದೀವಿ ಒಂದರ ಎಲ್ಲಾರ್ ನಮ್ದು ಒಂದ್ ಇದು ಐತಿ group ಐತಿ.

ಎಲ್ಲಾರು ಮಾತಾಡ್ಕೊಂಡು ಅಂದ್ರ ಬೆಳಗ್ಗೆ ಅಕ್ಕಿ ಕಾಳ ಬೆಳಗ್ಗೆ ಇರ್ತಾವಲ್ಲ.

ಮದಲೇ ಒಳಗಿನ ಅಕ್ಕಿ ಕಾಳ ಅಂತ ಹೇಳಿ ಎಂಟ ಗಂಟೆಕ ಮಾಡ್ತಾರ್ಲಾ.

ಹಾ ನಿನ್ನೆ ಇಳೆ ಆತು ಇಳೆಕ್ ಹೋಗಿದ್ವಿ ನಿನ್ನೆ.

ಹಾ ನಿನ್ನೆ ಹೋಗಿದ್ವಿ ನಿನ್ನೆ ಮುಗಸ್ಕೊಂಡು ಹನ್ನೆರಡ್ ಗಂಟೆಕ್ ಬಂದೇವಿ.

ಹನ್ನೆರಡ್ ಆ ಊಟಾದು ಎಲ್ಲಾ ಮುಗುಸ್ಕೊಂಡ್ ಹೋಗೊ ತನಾ ಆದ್ರೂ ಅಂದ್ರು ಬೀಗ್ರ್ ಬರೋದ್ late ಆತ್.

ಅದ ಬೀಗ್ರ್ ಬಂದ್ ಮ್ಯಾಲ ಅವ್ರನೆಲ್ಲಾ ಅದನ್ನ ಇದ್ರ್ಗೊಳ್ಳೋದು ಎಲ್ಲಾ ಕೆಲ್ಸ ಮುಗಸ್ಕೊಂಡು ಬರ್ಬೇಕಂದ್ರೆ late ಆತ್.

ಆ ಮತ್ತೆ ಅದಕ್ಕ್ ಇವತ್ತ್ ಬೆಳಗ್ಗೆ ಸೂರ್ಗಿ, ಒಳಗಿನ ಅಕ್ಕಿ ಕಾಳು ಎಲ್ಲಾಕು ಹೋಗ್ಬೇಕಂದ್ರ time ಆಗಿ ಬಿಡ್ತ್ ನಿನ್ನ್ late ಆಗಿ ಬಂದ್ ಮಲಗಿದ್ವಿ ಅಲ್ಲಾ.

ಬೇಜಾರ ಆತು ಹೋಗ್ಲಿಲ್ಲ ಈಗ್ ಹೊಂಟೆನಿ. ನನ್ಗು call ಮಾಡಿ ನಾನು ಸೇರ್ತೆನಿ ನಿಮ್ಮ್ group ಗ . ಆ ಹಾ ಬರ್ರಿ ನೀವು ನಾನ್ phone ಮಾಡ್ತೇನಿ bus stand ಗೆ ಧಾರ್ವಾಡ್ bus stand ಗೆ ಬಂದ್ ನಿಲ್ರಿ. ಹಾ ಎಲ್ಲಾರ್ಗು ಹೋಗೋಣ. ಆ ಎಲ್ಲಾರ್ಗು ಸೇರು ಎಲ್ಲಾರು ಸೇರಿ ಹೋಗೋನು. ನಿನ್ನೆ ಯಾಕ್ ಬರ್ಲಿಲ್ಲ ಇದಕ್ಕ ನಿನ್ನೆ ಹಂಗ್ ಇದ್ರು ಬರೋದಿದ್ರು ನಿನ್ನೆ ಇದಕ್ಕ್ ಬರ್ಬೇಕಿತ್ತಲ್ಲ . ಇಲ್ಲಾ ನಾನ್ ಸ್ವಲ್ಪ ಹೊರಗ್ ಹೋಗಿದ್ದೆಲ್ಲಾ ಅದಕ್ಕ ನಂಗ್ ಬರಾಕ್ ಆಗ್ಲಿಲ್ಲ.

ಕೆಲ್ಸ ಇತ್ತ್ ಸ್ವಲ್ಪ ಹೊರಗ್ ಹೋಗಿದ್ದೆ.

ಅದಕ್ಕ ಬರಾಕ್ ಆಗ್ಲಿಲ್ಲ ಇವತ್ತ್ ಬರ್ತೆನಿಪಾ ಇಲ್ಲಾ ಅಂದ್ರ ಬೈತಾರ ಅವ್ರು. ಆ ಹಾ ಹುಡುಗಿ ಹುಡಗ ಆ ಇದ್ correct ಇದ್ ಐತಿ ಜೋಡಿ correct ಐತಿ . ಏನೋಪಾ ನಾನಂತೂ ನೋಡಾಕ ಹೋಗಿಲ್ಲ. ನಿನ್ನೆವು ನಮ್ದ ನಿನ್ನೆದೆಲ್ಲಾ ಮತ್ತ್ ಎಲ್ಲಾ ಕಾರ್ಯಕ್ರಮ ಇತ್ತಲ್ಲಾ.

ಅದ್ ಭಾಳ ಜನಾ ನಿನ್ನಿ ಭಾಳ ಜನಾ ಕೂಡಿದ್ರು.

ಯಾಕಂದ್ರೆ ಮದ್ವಿ ಭಾಳ ಅದಾವಲ್ಲ ಇವತ್ತ್.

ಮಂದಿ ಇದಕ್ಕ ಇಳೆಕ ರಾತ್ರಿನ ಬಂದ್ ಬಿಡ್ತಾರ.

ಮುಗುಸ್ಕೊಂಡು ಇವತ್ತ ಮತ್ತ ಬೇರೆ ಬೇರೆ ಕಡೆ ಇರ್ತಾವಲ್ಲ ಎಲ್ಲಾ ಕಡೆ attend ಆಗಾಕ್ ಆಗಂಗಿಲ್ಲಾ. ಹಾ ಭಾಳ್ ಇದಾವ. ಆ ಇವತ್ತ್ ಮದಿವಿ ಭಾಳ್ ಅದಾವ್. ಮುಹೂರ್ತ ಚಲೊ ಇವತ್ತಿದ್ದು. ಆ ಮುಹೂರ್ತ ಇವತ್ತ last ಇನ್ನ್ April ದಾಗ ಮತ್ತ ಮದಿವಿ ಇಲ್ಲಾ.

ಆ ಒಂದ್ ತಿಂಗ್ಳ್ ಮದಿವಿ ಇಲ್ಲಾ ಅದಕ್ಕ ಈಗ ಒಂದ್ ತಿಂಗಳ್ ಮ~ ಮತ್ತ May ಕ್ಕಿನ್ನ ಮತ್ತ್ May ಕ್ ಅದಾವ್ ಮದಿವಿ.

ಹ್ಮ್ ನಿನ್ನೆಲ್ಲಾ ಅಡಗಿ ಎಲ್ಲಾ ಚೊಲೋ ಮಾಡ್ಸಿದ್ರ್.

ಬರಾಕ್ ಆಗಿಲ್ಲ ಅದ್ಕ ಇವತ್ತ ಅಂತ್ರು ಹೋಗಬೇಕ್ ಮದ್ವಿಗ. ಆ ಶ್ಯಾವ್ಗಿ ಪಾಯ್ಸ.

ಪಲ್ಯಾ ಮತ್ತ kurma ಅನ್ನ, ಸಾರು, ಅನ್ನ, ಮಜ್ಗಿ.

Sweet ಲಡಕಿ ಪಾಕ್.

ಹ್ಮ್ ಶ್ಯಾವ್ಗಿ ಪಾಯ್ಸ, ಲಡಕಿ ಪಾಕಾ ಮಾಡಿದ್ರು ಚೊಲೋ ಮಾಡಿದ್ರು ಊಟಾನು. ಚಲೋ ಆಯ್ತ ಅಲ್ರಿ ನಿನ್ನಿ function ಎಲ್ಲಾ. ಹ್ಮ್ ಎಲ್ಲಾ function ಎಲ್ಲಾ ಬಾಳ ಚೊಲೋ ಆತ್.

ಮತ್ತ ಅದನ್ನ್ ನೋಡ್ಬೇಕ್ ಇವತ್ತಿಂದೆಲ್ಲಾ ಹೋಗೊ ತನಾನು ಅಂದ್ರ late ಆಗ್ಬಿಡ್ತು.

ನೋಡ್ಕೊಂಡು ಹೆಳೇನಿ. ಸ್ವಲ್ಪ time adjust ಮಾಡ್ಕೊಂಡ್ ಅಲ್ಲ್ ಬರ್ತಿದ್ದೆ ಮದ್ವಿ function ಗ.

ಆ ಅಲ್ಲ ಈಗ call ಮಾಡ್ರಿ.

Call ಮಾಡಿದ್ರ ನಾನು ಧಾರ್ವಾಡ್ bus stand ಯೊಳಗ ನಿಲ್ತೆನಿ.

ಆಯ್ತು ಆಯ್ತ್ ಆಯ್ತ್. ನೀವ್ call ಮಾಡಿ ನಂಗ ಹ್ಮ್.

Hello .